ನಾವು ಇಲ್ಲಿ ಒಂದು ಕೆರೆಯನ್ನ ನೋಡಾಕ ಹೊಂತಿವಿ ರೀ ಈ ನಮ್ಮೂರ ಕೆರೆಯೋಳಗಡೆ ನಾವೆಲ್ಲ--

ಈ ಏನ್ ಶಾಲಿ ಸ್ಕೂಲ್ ಒಳಗಡೆ ಅನುಯಲ್ ಡೇ ಇಂಥವೆಲ್ಲ ಅನುಯಲ್ ಡೇ ಇದ್ದಾಗ ಡಾನ್ಸ್ ಮಾಡೋದನ್ನ ನೋಡಬಹುದು ನಾವು ಬಹಳ ಬಹಳ ಡಾನ್ಸ್ ಮಾಡ್ತಾ ಇರ್ತಾರ.

ಈ ಎಸ್.ಬಿ.ಐ ಬ್ಯಾಂಕ್ ಈ ಹಳ್ಳಿ ಒಳಗಡೆ ಇರೋದಿಲ್ಲ ಮತ್ತ --

ಇಲ್ಲೆ ಒಂದು ಚರ್ಚನ್ನ ಮಾಡೋಕ್ ಹೊಂತೀವಿ.

ಈ ಕ್ರಿಸ್ಮಸ್ ಹಬ್ಬವನ್ನ ಆಚರಣೆ ಮಾಡುವಾಗ ಅವ್ರೆಲ್ಲ ಬಹಳ ಖುಷಿಯಿಂದ ಆಚರಣೆ --

ಈ ಸಣ್ಣ ಮಕ್ಕಳಿಗೆ ಬಟ್ಟೆ ಕೊಡ್ಸಿದ್ರು ಅವ್ರಿಗೆ ಏನ್ --

ಆಮೇಲೆ ಹೊಳಿ ಹರ್ಕೊಂತಾ ಹರ್ಕೊಂತಾ ನದಿಗಳನ್ನ ಸೇರತೈತಿ --

ಇದು ದೊಡ್ಡ್ ದೊಡ್ಡ್ ವಸ್ತುಗಳನ್ನ ಒಂದು ದೇಶದಿಂದ ಮತ್ತೊಂದು ದೇಶಕ್ಕ--

ನಾವು ಇಲ್ಲಿ ನೇಹಾ ಡೇರಿ ಅಂತಕಂತಹ ಒಂದು --

ಜಿಗಿ ಜಿಗ್ ಜಿಗಿ ಮಳೆ ಬರ್ತಿರ್ತಾಯಿತಿ ಅಂತ ಮಳೆಯಾಗ --

ರೊಟ್ಟಿ ಮಾಡಾಕ್ಕ ಜೋಳನ ಕಿಶ್ ಜೋಳ ತಕೊಂಡೋಗಿ --

ನಾವು ಇಲ್ಲಿ ಒಂದು ದೇವಸ್ಥಾನವನ್ನು ನೋಡೋಕ್ ಹೊಂತೀವಿ.

ನಾವು ಒಂದೆ ಒಂದು ಹೋಟೆಲ್ ನೋಡೋಕ್ಹೊಂತಿವಿ.

ಸಾಂ ಬೆಳ್ಗವ ಒಳಗಡೆ ಒಂದು ಸ್ವಾಮಿ ವಿವೇಕಾನಂದರ ಒಂದು ಮ್ಯೂಸಿಯಂ ಐತಿ.

ಇಲ್ಲಿ ಇದ್ರಾಗ ಒಂದು ಕೇಸರಿ ಧ್ವಜ ಹಾರೋದನ್ನ ನೋಡಾಕ್ ಕುಂತೇವಿ.

ಆಹ್ಹ್ ಬಂದಿರ್ತಾರ ಸಂತೆ ಮಾಡೋಕ್ ಅಂತಂದು.

ಈ ಭತ್ತ ಬೆಳೆದ್ ಮ್ಯಾಗೆ ಇಲ್ಲೆಲ್ಲಾ--

ಈ ಅಕ್ಕಿಯಿಂದ ನಾವು ಊಟ ಮಾಡಬಹುದು.

ಆದರ ಉರ್ ಒಳಗಡೆ ಇರ್ತಕ್ಕಂತಹ ಗುಹೆ ಒಳಗಡೆ ಯಾವು ಕಾಡ್ ಪ್ರಾಣಿ ಇರಂಗಿಲ್ಲ .

ಹೊರಗಡೆ ಒಂದು ಕೆ.ಎಸ್.ಆರ್.ಟಿ.ಸಿ ಬಸ್ಸನ್ನ ನೋಡೋಕ್ ಹೊಂತಿವಿ.

ಸಿಂಹ ಇದನ್ನ ಕಲ್ಲಿನಿಂದ ಮೂರ್ತಿ ಮಾಡ್ಯಾರ ಇದನ್ನ ಸಿಂಹದ ಮೂರ್ತಿ ಹ್ಯಾಂಗ ಮಾಡ್ಯಾರ ಇಲ್ಲಿ.

ಹೊಸ ಪಿಕ್ಚರ್ ಅನ್ನ ಹಾಕಕ್ ಬಹಳ ಲೇಟ್ ಮಾಡ್ತಾರಾ.

ಇದು ವ್ಯಾನ್ ಪೂರ ಬ್ಲಾಕ್ ಕಲರ್ ಒಲ್ಲುಲ ಇಜ್ಜಿ --

ಈ ಹೋಟೆಲ್ ಒಳಗಡೆ ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ಚಾ ಕುಡಿಯೋದನ್ನ ನೋಡೋಕ್ ಹೊಂತಿವಿ ನಾವು.

ಇವ್ರು ಎಲ್ಲ ಚಾ ಕುಡ್ಕೊಂತ ಏನೋ ಹಿಂಗ ಹೋಟೆಲ್ ಹೋದಾಗ.

ಇಲ್ಲಿ ಕಲ್ಲಿನಿಂದ ಕಿತ್ತಿರ್ತಕನಂತಹ ಒಂದು ಸಣ್ಣ --